ಆ ಹೌದು ಎಷ್ಟ್ ದಿವಸಕ್ಕೆ ಹೊದದ್ದ್ ನೀವು?

ನಾವ್ ಒಂದು two three days ಹಾಗೆ ಆಗಿದೆ .

ನಮ್ಗೆ ಸ್ವಲ್ಪ journey ಜಾಸ್ತಿ ಇತ್ತು so two days ಅಂತೇಳಿ ಈಗ two three ಹಾಗೆ ಆಗಿದೆ.

ಹಾ ಹೌದು ಅಂದ್ರೆ return ಬರುವಾಗ train ಅಲ್ಲಿ ಬಂದ್ವಿ ಹೋಗುವಾಗ ಬಸ್ಸ ಅಲ್ಲಿ ಹೋದದ್ದು whole day ನಮ್ಗೆ ಬಸ್ಸ ಅಲ್ಲೇ journey ಆಗಿದೆ ಹೋಗುವಾಗ.

ಆಯ್ತು ನನ್ಗೆ ಬೇರೆ phone ಬರ್ತಾ ಉಂಟು ನಾನ್ ಮತ್ತೆ ಮಾಡುದ ನಿನ್ಗೆ call .

ಹ ಹಾ. ನ~ ನಾನು ಚನ್ನಾಗಿದ್ದೇನೆ ಚನ್ನಾಗಿದ್ದೇನೆ.

ನಾನು ಈಗೊಂದು ದೇವಸ್ಥಾನದಲ್ಲಿ ಇದ್ದೀನಿ. ದೇವಸ್ಥಾನದಲ್ಲಿ ಇರುದಾ? ಹಾ ಹೌದು. ಈಗೊಂದು ದೇವಸ್ಥಾನಕ್ಕೆ ಬಂದಿದೀವಿ ನಾವು.

ಹೀಗೆ free ಇದ್ರೆ ಹೀಗೆ beach beach ಗ್ ಹೋಗುವ ಅನ್ಕೊಂಡೆ ಒಟ್ಟಿಗೆ ಬಂದ್ರೆ.

ಅಹ್ ಒಂದ್ planning ಮ~ ಮಾಡುವ ಹಾಗಾದ್ರೆ. ಅಂದ್ರೆ ಈಗ ಈಗ ಸಂಜೆ ಒಂದು ಒಂದು ಗಂಟೆ ಅರ್ಧ ಗಂಟೆ ಇರುವಾಗ.

ತುಂಬ ತರ ನಾಯಿಯೆಲ್ಲ ಅಹ್ ಅಲ್ಲಿ ಸಾಕಿದ್ರು ಸಾಕಿದ್ರು.

ನೋಡ್ಕೊಂಡು ಬರುವ ಅಂತ ಅಲ್ಲೇ beach ಅಲ್ಲೇ ಉಂಟು ಎಲ್ಲ.

ಹಾಗೆ beach ನು ನೋಡ್ದಾಗೆ ಆಗುತ್ತು ಆಟ ಆಡ್ದಾಗು ಆಗುತ್ತು.

ಹೋಗುವನಾ ಹಾಗಾದ್ರೆ ಒಂದು planning ಮಾಡುದು .

ಹ swimming ಎಲ್ಲ ಬರ್ತದೆ. ನಿಮಿಗೆ?

normal ನದಿಯಲ್ಲ, ಇದು beach ಅಲ್ಲಾ ಅದಕ್ಕೆ.

ಇದ್ಕಿಂತ ಮುಂಚೆ ಒಂದ್ಸಲ ಹೋಗಿದ್ದೆ ನಾನು ಅಲ್ಲ ಬೇರೆ ಕಡೆ.

ಹಾಗೆ ಅಣ್ಣಾನವ್ರೆಲ್ಲಾ ಇದ್ರು ಹಾಗೆ ಅಹ್ ಹೀಗೆ time spend ಮಾಡ್ತಾ ಇದ್ವಿ ಅಲ್ಲಿ.

ನಾನ್ ನಾವ್ beach ಇರುದು ಹತ್ರ ನಮ್ಗೆ ಅಲ್ಲಿ

ಹ office ಹತ್ರನು ಇಲ್ಲಿ ಒಂದ್ ಒಂದು ಗಂಟೇಲಿ office ಇಂದನು beach ಗೆ ಹತ್ರ ಉಂಟು.

ಹ friends ಎಲ್ಲ ಇಲ್ಲಿ ಒಟ್ಟಾದ್ರು, ನಾವೆಲ್ಲ ಒಟ್ಟಿಗೆ ಹೋಗುವ ಅಂತ.

ಸರಿ ಸರಿ ಹೋಗುವ ಹಾಗಾದ್ರೆ ಅಹ್ ಎಷ್ಟೋತ್ತಿಗೆ ಅಂತ ಒಂದ್ time ಎಲ್ಲ ಹೇಳಿ.

ಈಗೊಂದು ಎರಡು ಮೂವತ್ತೈದು ಆಯ್ತಾ.

ಒಂದ್ ನಾಕು ಗಂಟೆ ಹೀಗೆ ready ಆದ್ರೆ.

ಸರಿ ಸರಿ. .

ಮನೆ ಹತ್ರ ಅಹ್ ಬನ್~ ಬಂದು ಹೋಗುದಾ ಅಥ್ವಾ ನೀವ್ ಸೀದಾ beach ಹತ್ರನೇ meet ಆಗುದಾ? ಅಹ್ ನಾವ್ ಸೀದಾ beach ಹತ್ರನೇ ಬರ್ಬೇಕಾಂತ ಅಲ ?

ಅಲ್ಲಿ wa~ walking walking bridge ಅಂತ ಮಾಡಿದ್ರು.

ಅದು ಒಂದು foreign ಅಲ್ಲಿ ನೋಡಿದ್ದು ಇದಿತ್ತಲ್ಲಾ China ದಲ್ಲಿ ಎಲ್ಲೋ.

ಇಲ್ಲಿ ಇಲ್ಲಿ ಈಗಸ recent ಆಗಿ ಮುರ್ದೋಗಿತ್ತು. ಮತ್ತೆ ಈಗ ಮತ್ತೆ start ಮಾಡಿದ್ರು ಹೊಸತ್ತಾಗಿ.

ಬರಿ ಹತ್ರ ಇದೆಯಾ ನಿಮ್ಮದು ಮನೆ?

ಹೌದೌದು ಹತ್~ ಹತ್ ten minutes ಅಷ್ಟೆ.

ನಾನಾಗಿದ್ರೆ wait ಮಾಡ್ಬೇಕು ಅಷ್ಟೆ, ಮನೆ ಇಂದನೆ ಹೊಗ್ಬೋದು ಸೀದಾ. ಅದೆ ಅದೆ ಇಲ್ಲದಿದ್ರೆ ನಾನು ಒಂದ್ ಕೆಲ್ಸ ಮಾಡ್ತೇನೆ ನಿಮ್ ಮನೆಗೆ ಸೀದಾ ಬಂದ್ಬಿಡ್ತೇನೆ.

ಹ ಸರಿ ಹಾಗೆ ಮಾಡಿದ್ರೆ ಒಟ್ಟಿಗೆ ಹೋಗ್ವ friends ಎಲ್ರಿಗೆ ಹೇಳಿ. ಅದೆ ಅದೆ ಒಟ್ಟಿಗೆ ಹೋಗ್ಬೋದು ಹಾಗಾದ್ರೆ. ಸ್ವಲ್ಪ ಅದಕ್ಕಿಂತ ಮುಂಚೆ ಪರಿಚಯದಾಗ ಒಟ್ಟಿಗೆ ಹೋಗುವ ಮತ್ತೆ.

ಹ ಮತ್ತೆ ಮೊನ್ನೆ ಅಷ್ಟೆ ನಾವು ಒಂದ್ beach ಗೆ ಬೇರೆ ಇಲ್~ ಇಲ್ಲಿ ಎನ್ ನಾವು Kerala ಗೆ ಹೋಗಿದ್ವಿ.

ಹ Kerala ಇಲ್ಲಿ Bekal Fort beach ಗೆ.

ಹ ಮೊನ್ನೆ fest ನಡೀತಿತ್ತಲ್ಲಾ?

ಅಹ್ ಮೊನ್ನೆ ಒಂದು ಅದು Chennai ಅವ್ರೆಲ್ಲ ಬಂದು fest ನಡೀತಿತ್ತು.

ಹ ನಾವ್ ಹೋಗಿದ್ವಿ. ಅಲ್ಲಿಸ super ಇತ್ತು. ಅಲ್ಲಿಸಾ ಹಾಗೆ ತೇಲುವಂತ beach ಇತ್ತು ನಾವ್ ಮಾತ್ರ ಹೋಗ್ಲಿಲ್ಲಾ ಅಲ್ಲಿಗೆ.

ಹ ಹಾಗಾದ್ರೆ ಇಲ್ಲಿ Panambur ಲ್ಲಿ ಉಂಟಲ್ಲ ನಾವ್ ಹೋಗುವ ಹಾಗಾದ್ರೆ. ಹ ಇಲ್ಲಿ ಹತ್ರದಲ್ಲೇ ಉಂಟು ನಮ್ದೇ ಊರು.

ಹೌದಾ ಹಾ ಸರಿ ಸರಿ . ಹಾಗಾದ್ರೆ ನಿಮಗೆ ಸ್ವಲ್ಪ ಪರಿಚಯ ಇರುವವರೆಲ್ಲಾ ಜಾಸ್ತಿ ಇರ್ತರೆ ಹಾಗೆ. ಹ ಓ~ ಒಳ್ಳೆ ಆಗ್ತಾದೆ .

ನಾಯಿ ಎಲ್ಲ ಯಾ~ ಇಲ್ಲಿ ಹೆಸ್ರೇನ್ ಅದ್ರದ್ದು? ಅಹ್ ಅಲ್ಲಿ.

ಅದೆ pet house ಅಂತಾನೆ ಉಂಟು ಅಲ್ಲಿ beach ಅಲ್ಲೇ ಉಂಟು.

ಇನ್ನೊಂದು K nine restaurant ಅಂತ ಏನೋ ಒಂದು ಉಂಟಂತಲಾ?

ಹ restaurant ಅದೂ ಸರಿ ಗೊತ್ತಿಲ್ಲಾ. pet house ಅಂತ ಉಂಟು pet house ಉಂಟು. Pet house ಹಾ, ಬೇರೆ ಬೇರೆ ನಾಯಿ ಜಾತಿ ?

Malpe ಬೇರೆ ಅಲ್ಲಾ ಒಳ್ಳೆದಾಗ್ತಾದೆ .